ಇದು ರೈಚೂರ್ ಬಸ್ಸ್ಟ್ಯಾಂಡ್ ಇಲ್ಲಿ ಎಷ್ಟು ಬ್ಲೂ ಬಸ್ಗಳು ಅದಾವ ರೆಡ್ ಬಸ್ಗಳು ಅದಾವ.

ಇದೊಂದು ಸ್ಲೀಪರ್ ಕೋಸ್ ಅಹ್ ಸ್ಲೀಪರ್ ಕೋಸ್‌ ಬಚ್ ಬಸ್‌ .

ಇದ್ ಏನೋ ಸಣ್ಣ ಪಾರ್ಕ್ ಅನ್ಸೋಕಹತೈತಿ.

ಏನಾದ್ರು ದೊಡ್ಡ್ ದೊಡ್ಡ್ ಫುನ್ಕ್ಷನ್ಸ್ ಗಳು ಮಾಡಬೇಕಾದ್ರು ಈ ಪ್ಲೇ ಗ್ರೌಂಡ್ ಅನ್ನ ಯೂಸ್ ಮಾಡ್ಕೊಂತರ.

ತಾ ಕಡೆ ಈಕಡೆ ಪಾರ್ಕ್ ಗಳ ಇದ್ದವ.

ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ನಾನಾ ತರಹದ ಚಾಟ್ ಳನ್ನು ಮಾಡ್ಕೊಂಡ್ ಬಂದು ಇಲ್ಲಿ ತೋರಸ್ತ ತೋರ್ಸ್ತಾ ಇದ್ದಾರ ಅನ್ಸುತ್ತ.

ಇದು ಯಾರದೋ ಮನೆಗೆ ಸ್ಲಾಬ್ ಹಾಕೋಕ್ ಹತ್ತರ .

ಇದು ರೈಚೂರ್ ಅಲ್ಲಿರೋ ಅಂದ್ರ ಬ್ಯಾಂಕ್ ಫೋಟೋ ಈ ಬ್ಯಾಂಕ್ ಮುಂದೆ ಒಂದು ಕಾರ್ ನಾಲ್ಕ್ ಬೈಕ್ ಗಳು ಅದಾವ.

ಇದೆ ವಾಟರ್ ಪುರೀಫ್ಯ್ ಮಾಡೋದ್ ಏನೋ ಮಷೀನ್ ಇದ್ದಂಗ ಅನ್ಸುತ್ತೆ ಅದನ್ನ ಚೆಕ್ ಮಾಡೋಕೆ ಅದರ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿರಬಹುದು ಅನ್ಸುತ್ತೆ.

ಇದು ರಾಯಚೂರ್ ಅಲ್ಲಿರೋ ರೆಸ್ಟೋರೆಂಟ್ ಇಲ್ಲಿ ಸಾಯಂಕಾಲ ಟೈಮ್ ಅಲ್ಲಿ ಇತರ ಎಲ್ಲ ಲೈಟಿಂಗ್ಸ್ ಇಟ್ಟು ಚೆನ್ನಾಗಿ --

ಇದು ರೈಚೂರ್ ಅಲ್ಲಿರೋ ಫೇಮಸ್ ಮಸೀದ್ ಇದ್ರಲ್ಲಿ --

ಇದು ಹಾಸ್ಪಿಟಲ್ ವಾರ್ಡ್ ಅನ್ಸುತ್ತೆ ಇಲ್ಲಿ ಫೀಮೇಲ್ ಜನರಲ್ ವಾರ್ಡ್ ಅಂತ ಬರೆದರ ಇದ್ರಲ್ಲಿ --

ತುಂಬ ಗಿಡಗಳು ಅದಾವ ಕೆಳಗಡೆ ಎಲ್ಲ ನೀಟಾಗಿ ಹುಲ್ಲು ಬೆಳೆಸಿದರ ಹುಡುಗುರು ಸಂತೋಷವಾಗಿ ಆಟಗಳನ್ನ ಆಡ್ತಾ ಇದ್ದಾರೆ.